ಚೆನ್ನಾಗಿದೆ ಬೆಟ್ಟ ಗುಡ್ಡಗಳು ಮರ ಗಿಡಗಳು ಮನೆ ಎಲ್ಲಾಆಹ್ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಸ್ತ ಇದೆ. ಕಾಫೀ ತುಂಬಾ ಟೇಸ್ಟಿ ಅಗಿರುತ್ತೆ.

ಗ್ಲಾಸ್ ಮಿರರ್ ಇದಾವೆ ಮಿರರ್ ಮ್ಮ್ ವಿಂಡೋಸ್ ಇದಾವೆ ಒಂದು ಗಾಡಿ ಇದೆ.

ಅವತ್ತು ಜನಗಳು ನಿಂತುಕೊಂಡಿದ್ದಾರೆ ರೋಡ್ ಪಕ್ಕದಲ್ಲಿ ಗಿಡಮರಗಳು ಎಲ್ಲ ಇದಾವೆ.

ಇದೊಂದು ಕಾರ್ ಬ್ಲಾಕ್ ಕಲರ್ ಕಾರ್ ಎ_ಸಿ ಕಾರ್ ಹ್ಮ್ಮ್ ಕೂಲ್ ಸೆಂಟರ್ ಅಂತೆ ಇದು ಕಾರ್ ಕೂಲ್ ಸೆಂಟರ್ ಆಟೋ ಎಲೆಕ್ಟ್ರಿಕಲ್ ವರ್ಕ್ಸ್--

ಮಕ್ಕಳೆಲ್ಲಾ ಪಾರ್ಕಲ್ಲಿ ಆಟ ಆಡ್ಕೋತಾ ಇದಾರೆ. ಆ ಈ ಹುಡುಗಿ ಮೇಲಿಂದ ಜಾರ್ಕೊಂಡು ಕೆಳಗಡೆ ಬಂದು ಕೂತ್ಕೊಂಡು ನೋಡ್ತಾ ಇದಾಳೆ. ಮ್ಮ್--

ರೂಲಿಂಗ ರೈಟ್ ಅಂತ ಅ ಅಂಗಡಿ ಹೆಸರು ಶೀಟ್ ಎಲ್ಲಾ ಹಾಕಿ ಒಂತರ ಡೆಕೋರ್ಟ್ ಮಾಡಿಕೊಂಡಿದ್ದಾರೆ ಅಂಗಡಿ ಗ್ಲಾಸ್ ಅಂಗಡಿ ಒಳಗಡೆ ಒಂದು ಮೂರು ನಾಲಕ್ಕ ಜನ ವರ್ಕ್ ಮಾಡ್ತಾ ಇದ್ದಾರೆ.

ಇದು ಒಂದು ಬುಕ್ ಸ್ಟೋರ್ ಮತ್ತೆ ಜರಾಗ್ಸ್ ಅಂಗಡಿ. ಶುಭ ಸ್ಟಾರ್ಸ್ ಮತ್ತೆ ಕಲರ್ ಜೆರಾಕ್ಸು ಅಹ್ ಜೆರಾಕ್ಸು ಮತ್ತೆ--

ಬ್ಯಾಂಕ್ ಹತ್ರ ಒಬ್ಬ ಅಮ್ಮ ಒಬ್ಬ ಅಮ್ಮ ಒಬ್ಬ ಅಪ್ಪ ಕುತ್ಕೊಂಡಿದ್ದಾರೆ ಚೇರ್ ಮೇಲೆ ಅಮ್ಮ ಕೈಯಲ್ಲಿ ಗ್ರೀನ್ ಕಲರ್ ದು ಒಂದು ಕವರ್ ಇದೆ ಅಪ್ಪ ಚಪ್ಲಿ ಹಾಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡಿದ್ದಾರೆ --